ಇಲ್ಲಿ ನಾವು ಹೋಗ್ಬಹುದು ನಮ್ಮ ವಿದ್ಯಾರ್ಥಿಗಳನ್ನುಕೂಡ ಕರ್ಕೊಂಡ್ ಹೋಗ್ಬಹುದು ಅವರಿಗೆ ಅತ್ಯುತ್ತಮವದ ಜ್ಞಾನ ಕೂಡ ಸಿಗಿತ್ತದೆ ಇದರಿಂದ ನಮಗೆ ಗೊತ್ತಿಲ್ಲ ಇರುವಂತಹ ವಿಷಯ ಕೂಡ ಆಡ್ಕೊಂಡ್ ಇರ್ತದ ಇದ್ರಿಂದ ಏನಪ್ಪಅಂದ್ರೆ ಒಳ್ಳೊಳ್ಳೆ ವಿಷಯವನ್ನು ತಿಳಿದುಕೊಳ್ಬಹುದು ಈ ಕಲ್ಲಿನ ಆಕಾರ ನೋಡ್ಕೊಳ್ಳಿ ಈ ಕಲ್ಲಿನ ಬಗ್ಗೆ ಆಮೇಲೆ ಈ ಗುಹೆ ಯಾವ ರೀತಿ ಸ್ರಷ್ಟಿ ಆಗಿದೆ ಕೂಡ ನೋಡಬಹುದು.

ನೋಡಿ ಸ್ನೇಹಿತರೆ ಇದೊಂದು ಬಣ್ಣದ ಹಬ್ಬ ಅಂತ ಕರೀತೇವೆ ಹೋಳಿ ಹಬ್ಬ ಅಂತ ಕೂಡ ಕರೀತೇವೆ ಇದು ಏನಪ್ಪಾ ಅಂದ್ರೆ--

ಇದು ಏನಪ್ಪಾ ಅಂದ್ರೆ ರೈತರಿಗೆ ಆಗಿರಬಹುದು ಅಥವಾ ಎಲ್ಲ ಜನರಿಗೆ ಕೂಡ ಅತ್ಯುತ್ತಮವಾದಂತಹ ಅಣೆಕಟ್ಟು.

ನೋಡಿ ಗೆಳೆಯರೇ ಇದೊಂದು ಅತ್ಯುತ್ತಮವದಂತಹ ಗುಮ್ಮಟ ಅಂತ ಕೂಡ ಕರೀತೇವೆ ಇದು ವಿಜಯಪುರದಲ್ಲಿರೋ ಗೋಳ ಗುಮ್ಮಟ.

ಆಮೇಲೆ ಬಿಸ್ಕೆಟ್ಸ್ ಸಿಗತೈತಿ ಇದು ಚಿಕ್ಕ್ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಎಲ್ಲರಿಗು ಕೂಡ ಅತ್ ಪ್ರಮುಖವಾದಂತಹ ಒಂದು ಬೇಕರಿ ಅಂತ ಕೂಡ ಕರೀತೇವೆ.

ಏನಪ್ಪಾ ಅಂದ್ರ ನಮಗ್ ಬೇಕಾಗಿರುವಂತಹ ಸಿಹಿ ಅನ್ನು ತಿನ್ನಬಹುದು. ಆಮೇಲ್ ಇದರಿಂದ ಏನಪ್ಪಾ ಅಂದ್ರ.

ಅತ್ಯುತ್ತಮವಾದಅಂತಹ ಒಂದು ಕೆಲಸವನ್ನು ಪಡಿಯಬಹುದು .ನಮಗೆ ಏನಾದ್ರು ಅತ್ಯುತ್ತಮವಾದ ಕೆಲಸ ಬೇಕು ಅಂದ್ರೆ ಈ ಒಂದು--

ಆಹ್ಹ್ ಟ್ರೀಟ್ ಮಾಡ್ತಾರೆ ಒಳ್ಳೆ ಚೆನ್ನಾಗಿ ನೋಡ್ಕೊಂತಾರೆ ಇದೆನಪ್ಪ ಅಂದ್ರೆ ಪ್ರಮುಖವಾಗಿರುವಂತಹ ಒಂದು ಆಸ್ಪ --

ಒಂದು ಚಲನ ವಲನಗಳು ಆಗ್ಬೇಕಂದ್ರೆ ದೇಹದಲ್ಲಿರೋ ಪ್ರತಿಯೊಂದು ಕಾರ್ಯಗಳು ಚಲನ ವಲನ ಆಗ್ಬೇಕಂದ್ರ --

ಅತ್ಯಂತ ಸುಂದರವಾದಂತಹ ಕಟ್ಟಡ. ಈ ಕಟ್ಟಡ ಎನ್ನಪ್ಪ ಅಂದ್ರ ಲೊಡ್ಗಿಂಗ್ ಅಂತ ಕೂಡ ಕರೀತೇವೆ ಯಾಕಂದ್ರೆ ಪ್ರವಾಸಿಗರು ಬಂತ--